ಕಾಫಿ ಕುಡಿಯಲು ಈ ಹೋಟೆಲ್ ಹೆಚ್ಚಾಗಿ ಬರುತ್ತಾರೆ ಹಾಗೂ ಇಲ್ಲಿ ಯಾವುದೇ ರೀತಿಯ ಸ್ನಾಕ್ ಗಳು ಕಾಫಿ ಟೀ ಜ್ಯೂಸ್ ಎಲ್ಲಾ ಸಿಗುತ್ತದೆ.

ಅಂಗಡಿ ಇದೆ ಹಾಲು ಮೊಸರು ಹಾಗೂ ಏನು ಬೇಕೋ ಆ ತಿನಿಸುಗಳು ದಿನಸಿ ಪದಾರ್ಥಗಳು ಇಲ್ಲಿ ಸಿಗುತ್ತವೆ ಇಲ್ಲಿ ಬಂದು ಜನರು ಹೆಚ್ಚಾಗಿ ಕೊಂಡುಕೊಂಡು --